ಗೊಂಬೆಗಳು ಮತ್ತು ಬಾಕ್ಸ್ ಗಳನ್ನು ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಒಂದು ಕುರ್ಜಿ ಇದೆ.

ಅಲ್ಲಿ ಒಂದು ಎದುರುಗಡೆ ಒಂದು ರಸ್ತೆ ಇದೆ.

ಅದರ ಮೇಲೆ ಹಲವಾರು ಪುಸ್ತಕಗಳಿವೆ ಮತ್ತು ಅಲ್ಲಿ ಎರಡು ಕುರ್ಚಿಗಳು ಇವೆ.

ಅನೇಕ ಕಾರಿಗಳು ಮತ್ತು ಬಾದಂಗಳನ್ನು ಇಟ್ಟಿದ್ದಾರೆ.

ಚಿತ್ರವನ್ನು ಅಂಟಿಸಿದ್ದಾರೆ ಮೇಲ್ಗಡೆ ಒಂದು ಲೈಟ್ ಇದೆ.

ಅಲ್ಲಿ ಹಲವಾರು ಕಿಟಕಿಗಳು ಇವೆ ಅದರ ಮೇಲೆ ಹಲವಾರು ಮನುಷ್ಯರು ಇಳಿತಾ ಇದ್ದಾರೆ.

ಅದರ ಎದುರುಗಡೆ ಹಲವಾರು ಸಾಮಾನುಗಳಿವೆ ಮತ್ತು ಅಲ್ಲಿ ಎರಡು ಬ್ಯಾಗು ಗಳಿವೆ.

ಒಂದು ಗಣೇಶ ಮೂರ್ತಿಯನ್ನು ಇಟ್ಟಿದ್ದಾರೆ ಮತ್ತು ಅಲ್ಲಿ ಒಂದು --